ನಾನು ಜಿಮ್ಮಿಗ್ ಹೋಗತ್ತಿದ್ದೆ ಬೆಳಿಗ್ಗೆ ಆರ್ ಗಂಟೆಗೆ ಹೋಗತೀನಿ ನಾನು ಇವಾಗ ಹೋಗಿ ಒಂದ್ ತಿಂಗ್ಳ್ ಆಗಿದೆ ಇವಾಗ ಚನಾಗಿ ಬಾಡಿ ಬೆಳ್ದಿದೆ ಇವಾಗ ಬಾಡಿ ಗೆ ಶೇಪ್ ಬೆಳ್ದಿದೆ ಜಿಮ್ಮಿಗೆ --

ಪ್ಯಾಕೆಟಿಗೆ ಒಂದ್ ದೊಡ್ಡ್ ಪ್ಯಾಕಿಗೆ ಸೆವೆಂಟಿಸಿಕ್ಸ್ ರುಪೀಸ್ ಚೆನಾಗಿದೆ ಟೇಸ್ಟ್ ಆಗಿದೆ.

ಅದನ್ನ ದೇವ್ರಿಗೆಲ್ಲಾ ಇಡಬೋದು ಅದು ತುಂಬಾ ಹ್ಮ್ಮ್ ತಂಕ ಇರತ್ತೆ

ನಿನ್ನೆ ಏರ್ ಪೋಟಿಗ್ ಹೋಗಿದ್ದೆ ಏರೋಪ್ಲೇನ್ ಹತ್ತಕ್ಕೆ ಏರೋಪ್ಲೇನ್ ಸಕತ್ತ್ ದೊಡ್ಡ ಇರತ್ತೆ ನಾನ್ ಏರ್ ಇಂಡಿಯಾ ಏರೋಪ್ಲೇನ್ ಹತ್ತದೆ--

ಹಬ್ಬದ್ದಿನ ತುಂಬಾ ಗೊಂಬೆ ಇಟ್ಟಿದ್ರು ಎಲ್ಲಾ ದೇವರದು ಗೊಂಬೆ ಇಟ್ಟಿದ್ರು ಒಂದ್ ಹತ್ತ್ ಎಪ್ಪತ್ತ್ ಗೊಂಬೆ ಇತ್ತು

ನಿನ್ನೆ ಸ್ಪೋರ್ಟ್ಸ್ ಟೈರ್ ಅಂತ ಅಂಗಡಿ ಗೆ ಹೋಗಿದ್ದೆ ಅಲ್ಲಿನ್ ಟಿಶರ್ಟ್ ಸು ಶಾರ್ಟ್ಸ್ ಸು ಮಾತ್ರ ಸಕ್ಕತ್ತಾ ಗಿತ್ತು ಮಾತ್ರ ಅಲ್ಲಿ ವಿರಾಟ್ ಕೊಲ್ಲಿ ಅಂಬಾಸಿಡರು